ಇಲ್ಲಿ ವಿವಿಧ ರೀತಿಯ ವಸ್ತುಗಳನ್ನು ಇಕ್--

ಸ್ಕೂಲ್ ಕಾಣಿಸುತ್ತಿದೆ ಈ ಸ್ಕೂಲಿನ ಒಳಗಡೆ ಬಹಳಷ್ಟು ಮರಗಿಡಗಳನ್ನು ಹಚ್ಚಿದ್ದಾರೆ ಮತ್ತು ಮುಂದುಗಡೆ ಒಂದು ಗ್ರೌಂಡ್ ಇದೆ ಆ ಗ್ರೌಂಡಿನ ಒಳಗೆ ಹಚ್ಚ ಹಸಿರುನಿಂದ ಹುಲ್ಲನ್ನು ಬೆಳೆದಿದೆ ಮತ್ತು ಇಲ್ಲಿ ಬೈಕ್ಸ್ ಗಳನ್ನು ಸ್ಕೂಟಿ ಗಳನ್ನು ಕಾಣಿಸುತ್ತಿದ್ದೇವೆ.

ಮನೆಯ ತರ ಇದೆ ಮತ್ತು ಒಂದು ಗೋಡೆಯ ತರ ಇದೆ.

ಇಲ್ಲಿ ಮುಂದೆ ಒಂದು ಸ್ಕೂಟಿ ಯನ್ನು ನಿಂತಿದೆ ಮತ್ತು ಹಿಂದುಗಡೆ--

ಇಲ್ಲಿ ಒಂದು ದೊಡ್ಡದವಾದ ನದಿಯನ್ನು ಕಾಣಿಸುತ್ತಿದೆ ಈ ನದಿಯ ಸೆಂಠರದಲ್ಲಿ ಒಂದು ರಸ್ತೆ ಇದೆ ಈ ರಸ್ತೆಯಲ್ಲಿ ಬಹಳ--

ಇದರ ಮುಂದೆ ಬಹಳಷ್ಟು ಮನುಷ್ಯರನ್ನು ನಿಂತಿದ್ದಾರೆ ಮತ್ತು ಇಲ್ಲಿ ಬಾಗಿಲಿಗೆ ಹೂಗಳನ್ನು--

ಟಕ್ಕರ್ ಖಾನ್ ಅಂತ ಮೇಲ್ಗಡೆ ಬರೆದಿದ್ದಾರೆ.

ಅಂಟಿಸಲಾಗಿದೆ ಮತ್ತು ಇಲ್ಲಿ ಒಂದು ಬಿಲ್ಡಿಂಗ್ ಅನ್ನು ಕಾಣಿಸುತ್ತಿದೆ.

ಮತ್ತಿಲ್ಲಿ ಒಂದು ಕಂಬವನ್ನು ಇದೆ ಈ ಕಂಬಕ್ಕೆ ವಯರ್ಸ್ ಗಳನ್ನು ಇವೆ.

ಈ ಭಾವಚಿತ್ರದಲ್ಲಿ ಇದು ಒಂದು ಹಾಸ್ಪಿಟಲ್ ಇದೆ ಈ ಹಾಸ್ಪಿಟಲ್ ನ ಒಳಗಡೆ ನಾಲ್ಕು ಬೆಡ್ ಗಳನ್ನು ಇವೆ ಈ ಬೆಡ್ಡಿನ ಮೇಲೆ--

ಅವರ ಮುಂದೆ ಒಂದು ಟೇಬಲ್ ಇದೆ ಇಬ್ಬರು ಹೆಣ್ಣು ಗಂಡುಸು ಮಕ್ಕಳು ನಿಂತಿದ್ದಾರೆ.

ಈ ಭಾವಚಿತ್ರದಲ್ಲಿ ಇದು ಒಂದು ಫಂಕ್ಷನ್ ಹಾಲ್ ಇದೆ ಆ ಫಂಕ್ಷನ್ ಹಾಲ್ ಅಲ್ಲಿ ಎಂಟ್ರಿ ಅಲ್ಲಿ ಒಂದು ನವಿಲಿನ --

ಮತ್ತೆ ಇಲ್ಲಿ ಒಬ್ಬ ಮನುಷ್ಯನು ನಿಂತಿದ್ದಾನೆ.

ಆ ಲೈಟ್ಸ್ ಗಳನ್ನು ಹಾಕಿದ್ದಾರೆ ಮತ್ತು ಅಲ್ಲಲ್ಲಿ ವಿವಿಧ ರೀತಿಯ ವಸ್ತುಗಳನ್ನು ಇಕ್ಕಿದ್ದಾರೆ.

ಇದು ಒಂದು ಬೇಕರಿಯ ತರ ಮತ್ತು ಒಂದು--

ಪೋಸ್ಟರ್ ಅಂಟಿಸಲಾಗಿದೆ ಮತ್ತು ಬಹಳಷ್ಟು ಚೇರಗಳನ್ ಇವೆ ಮತ್ತು ಟೇಬಲ್ಸ್ ಗಳನ್ನು ಇವೆ.

ಒಬ್ಬಕಿ ಬ್ಯಾಟಿಂಗ್ ಮಾಡುತ್ತಿದ್ದಾಳೆ ಒಬ್ಬಕೀ ಕುಂತಿದ್ದಾಳೆ ಇದು ಒಂದು--

ಈ ಭಾವ ಚಿತ್ರದಲ್ಲಿ ಇದು ಒಂದು ಊರು ಇದೆ.

ಈ ಊರಿನ ಮೇಲೆ ಒಂದು ಗುಡಿಯನ್ನು ಇದೆ ಮತ್ತು ರೈಟ್ ಸೈಡಿನಲ್ಲಿ ವಿಧ ರೀತಿಯ ಗಾಡಿಗಳನ್ನು ಕಾಣಿಸುತ್ತದೆ ಮತ್ತು ಒಂದು ರಥ ಕಾಣಿಸುತ್ತಿದೆ ಬಹಳಷ್ಟು ಮನುಷ್ಯರು ನಿಂತಿದ್ದಾರೆ.

ಇಲ್ಲಿ ವಿವಿಧ ರೀತಿಯ ತರಕಾರಿಗಳನ್ನು ಇಕ್ಕಿದ್ದಾರೆ.

ಮತ್ತು ಹಿಂದಗಡೆ ಒಬ್ಬ ಮನುಷ್ಯನು ಕಾಣಿಸುತ್ತಿದ್ದಾನೆ.

ಪೋಸ್ಟರ್ ಅಂಟಿಸಲಾಗಿದೆ ಅಂಕಿತ ಅಂತ ಬರೆದಿದ್ದಾರೆ.